ಆಯ್ತು ಒಮ್ಮೆ ನಾನು ಮತ್ತೆ call ಮಾಡ್ತೇನೆ, bye. ಆಯ್ತ್ ಆಯ್ತಯ್ತು, ನಂಗೆ ಸ ಹೋಗ್ಬೇಕೀಗಾ bye bye okay

ನಮಸ್ತೆ. ಇವತ್ತು ನಾನು ಮಾತನಾಡಲು ಹೊರಟಂತಹ ವಿಷಯ ಏನಂದರೆ ಅಹ್ ಕೊರೋನದ ಪರಿಣಾಮ. ಮೊದಲನೇದಾಗಿ ಕೊರೋನಾ ಎಂದರೇನು ಅಥವ ಕೊರೋನಾ ಏಕೆ ಬಂತು ಎಲ್ಲಿಂದ ಬಂತು ಎಲ್ಲವು ನಿಮಗೆಲ್ಲ ತಿಳ್ದಿದೆ, ಅಲ್ವ? ಈ ಕೊರೋನಾದಿಂದಾಗಿ ಎಷ್ಟೋ ಜನರ ಜೀವನ ಅಹ್ ನಾಶವಾಗಿದೆ ಅಥವ ಅಹ್ ಏನು ಜೀವನದ ಮೇಲೆ ತುಂಬಾ ಪರಿಣಾಮ ಬೀರಿದೆ. ಅಹ್ ತುಂಬಾ ಜನರು ಕಷ್ಟಪಟ್ಟಿದ್ದಾರೆ ತುಂಬಾ ಜನರು ಅಹ್ ತಮ್ಮವರನ್ನು ಕಳ್ಕೊಂಡಿದ್ದಾರೆ ಅಹ್ ಇದೆಲ್ಲ ಕೊರೋನಾದ ಪರಿಣಾಮ ಇರ್ಬಹುದು. ಈಗ ನಾವು ಕೊರೋನಾದಿಂದ ನಮ್ಮ ಈ ಶಿಕ್ಷಣದ ಮೇಲೆ ಯಾವ ರೀತಿ ಅಹ್ ಪರಿಣಾಮ ಬೀರಿದೆ ಅಹ್ ಎಂಬುವುದರ ಅಹ್ ಬಗ್ಗೆ ಒಂದೆರಡು ಮಾತು ಹೇಳ್ಲಿಕ್ಕೆ ಇಷ್ಟ ಪಡ್ತೇನೆ. ಅಹ್ ಈ ಕೊರೋನಾದಿಂದಾಗಿ ನಮ್ಮ ಈ ಶಿಕ್ಷಣ ಅಥವಾ education ಮೇಲೆ ಏನಾಯ್ತು. ಅಹ್ ಈ ಕೊರೋನಾ ಬಂದ ನಂತರ ಏನಾಯ್ತು? ಮಕ್ಕಳು ಅಹ್ ಯಾವುದೇ ತರಗತಿಗೆ ಹೋಗ್ಲಿಲ್ಲ ಏನ್ ಮಾಡಿದ್ರು ಅಹ್ online ನಲ್ಲಿ ಪಾಠವನ್ನು ಕೇಳ್ಲಿಕ್ಕೆ ಶುರು ಮಾಡುದ್ರು. ಅಹ್ ಹೀಗಾಗಿ ಏನಾಯ್ತು ಅವರಿಗೆ ಪ್ರತಿದಿನ online ನಲ್ಲೆ ಅಹ್ ಪಾಠ ಇತ್ತು ಯಾವುದೇ ಹ್ಮ್ ಭೌತಿಕವಾಗಿ ಅವರು ತರಗತಿಗೆ ಹೋಗದೆ ಎಲ್ಲವನ್ನು ಅಹ್ ಈ mobile ಅಥವಾ laptop ಮೂಲಕ online ನಲ್ಲೆ ಕೇಳ್ತಾ ಇದ್ರು. ಅಹ್ ಹಾಗೆ ಏನಾಯ್ತಂದ್ರೆ ಹ್ಮ್ ಅವರಿಗೆ ಆ ಸ್ನೇಹಿತರ ಜೊತೆ ಒಡನಾಟ ಇಲ್ಲ ಅಥವ ಈ ಪ್ರಾದ್ಯಾಪಕರ ಜೊತೆ ಅಥವಾ teacher ಗಳ ಜೊತೆ ಯಾವುದೇ ರೀತಿಯ ಒಡನಾಟ ಇಲ್ಲ. ಅವರು ಏನ್ ಮಾಡಿದ್ರು ಅಂದ್ರೆ ಅಹ್ ಒಂದು ಸುಮಾರು ಒಂದು ವರ್ಷಗಳ ಕಾಲ ಯಾವುದೇ ಅಹ್ ಭೌತಿಕ ತರಗತಿ ಇಲ್ಲದ ಕಾರಣ ಅವರು ಅಹ್ ಏನಾಯ್ತು ಅಂದ್ರೆ ಪರೀಕ್ಷೆಗಳು ಏನು ಇದೆ ಅದು ಕೂಡ online ಅಲ್ಲೆ ಆಯ್ತು. ಅಥವಾ ಅಹ್ ಕೆಲವೊಂದು ಪರೀಕ್ಷೆಗಳನ್ನು ಅಹ್ ಪುಸ್ತಕ ನೋಡಿ ಬರಿಯುವಂತಹ ಪರೀಕ್ಷೆಗಳು ಬಂದವು ಕೆಲವು ಅಹ್ ಪರೀಕ್ಷೆಗಳು ಹಾಗೆ ಆಯ್ತು. ಅಹ್ ಕೆ~ ಕೆಲವು ಪರೀಕ್ಷೆಗಳು ಆಹ್ ಮೌಖಿಕವಾಗಿ ಆಯ್ತು ಯಾವುದೇ ಅಹ್ ಅಹ್ ಬರ್ದು ಆಗುವುದಲ್ಲ ಎಲ್ಲ ಮೌಖಿಕವಾಯ್ತು. ಅಹ್ ಇದರಿಂದ ಏನಾಯ್ತಂದ್ರೆ ಮಕ್ಕಳ ಅಹ್ ಮಕ್ಕಳು ಏನಾಗ್ತಾರಂದ್ರೆ ಅವರು ಅವರ ಗಮನವನ್ನ ಕೆಂದ್ರಿಕರಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅವರಿಗೆ ಅಹ್ concentration ಕಡಿಮೆ ಆಗಿದೆ. ಈ ಅಹ್ ಕೊರೋನಾ ಬಂದಿದ್ರಿಂದ ಇದೆಲ್ಲ ಅಹ್ ಏನು ಪರಿಣಾಮಗಳಾಯ್ತು. ಅಹ್ ಅಹ್ ಹಾಗೆ ನಾನು ಹೇಳಿದಾಗೆ ಯಾವುದೇ ಪರೀಕ್ಷೆ ಇಲ್ಲ ಅಥವಾ ಆ ಪರೀಕ್ಷೆಯ ಭಯ ಇಲ್ಲ. ನಾವೆಲ್ಲಾ ಸಣ್ಣ ಇರುವಾಗ ಹೇಗಂದ್ರೆ ನಮ್ಗೆ ಪರೀಕ್ಷೆ ಅಂದ್ರೆ ಅದಿಕ್ಕೆ ಅಹ್ ಒಂದು ತಿಂಗಳಿನಿಂದಲೇ ಭಯ ಇರ್ತಿತ್ತು. ಅಯ್ಯೋ ಹೇಗೆ ಬರಿಯುದು ಏನು ಮಾಡೋದಪ್ಪಾಂತ ಹೇಳಿ. ಆದ್ರೆ ಆ ಈ ಕೊರೋನಾ ಬಂದಿದ್ರಿಂದ ಅಥವಾ ಈ ಕೊರೋನಾ ಮುಗ್ದ ಮೇಲೇನು ಹಾಗೆ ಮಕ್ಕಳಿಗೆ ಯಾವುದೇ ರೀತಿಯ ಪರೀಕ್ಷೆ ಅಥವ್~ ಯಾವುದೇ ರೀತಿಯ ಭಯ ಇಲ್ಲ ಆ ಪರೀಕ್ಷೆಯ ಭಯ ಇಲ್ಲ. ಅಹ್ ನಾನು pass ಆಗ್ಬೇಕು ನಾನು ಓದಬೇಕು ನಾನು ಅಹ್ ಈ ಅಹ್ ಒಂದು ಏನು ಅಹ್ ಕೌಶಲ್ಯತೆ ಅಥವ skill ಅಂತ ಏನ್ ಹೇಳ್ತೇವೆ ಅಹ್ ಅಹ್ skill ಮಕ್ಲಿಗಿಲ್ಲ ಅಲ್ವ? ಅಹ್ ಅಹ್ ಅದೇ ರೀತಿ ಆ ಜಾಣ್ಮೆ ಇರಬಹುದು ಅಥವಾ ಆ ಒಂದು ನೈಪುಣ್ಯತೆ ಏನ್ ಇದ್ಯೋ ಈಗ ಒಂದು ಪದವಿಗೆ ಅಹ್ ಒಬ್ಬ ಹುಡುಗ ಸೇರಿದ್ದಾನೆ ಅಥವಾ ಒಂದು ತರಗತಿಯಲ್ಲಿ ಒಬ್ಬ ಹುಡುಗ ಇದ್ದಾನೆ ಅಂದ್ರೆ ಆ ತರಗತಿಯಲ್ಲಿ ಇಷ್ಟು ಅಹ್ ವಿಷಯವನ್ನು ಅವನು ಕಲಿತಿರಬೇಕು, ಅಲ್ವ? ಆದ್ರೆ ಈಗ ಹಾಗೆ ಆಗ್ತಾ ಇಲ್ಲ ಮಕ್ಕಳು ಅವರ ಅಹ್ ಗ~ ಗ~ ಗಮನವನ್ನು ಕೊಡ್ತಾ ಆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅಥವಾ ಅವರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಓದುವ ಅವಶ್ಯಕತೆ ಇಲ್ಲ ಓದದೆ ಇದ್ರೂ pass ಆಗ್ಬಹುದು ಅನ್ನುವಂತಹ ಒಂದು ಅಹ್ mindset ಅಂತ ಏನ್ ಹೇಳ್ತಿವಿ ಅದಿಕ್ಕೆ ಬಂದಿದ್ದಾರೆ. ಇದರಿಂದ ಏನು ಪರಿಣಾಮ ಆಗ್ತದೆ ಅಂದ್ರೆ ಅವರ ಅಹ್ ಒಂದು ಈಗ ಪದವಿ ಮುಗಿಸ್ತಾರೆ ಪದವಿ ಅಹ್ ಮುಗಿಸಿದ್ ನಂತರ ಅವನು ಏನ್ ಏನ್ ಮಾಡ್ತಾನೆ ಕೆಲಸ ಹುಡುಕ್ಲಿಕ್ಕೆ ಅಹ್ ಪ್ರಯತ್ನ ಪಡ್ತಾನೆ ಆದ್ರೆ ಏನ್ ಆಗ್ತದೆ ಅವರಿಗೆ ಕೆಲಸ ಸಿಗುವುದಿಲ್ಲ. ಯಾಕೆ ಕೆಲಸ ಸಿಗುವುದಿಲ್ಲ ಅಂದ್ರೆ ಅವರಿಗೆ ಆ ಪದವಿಯಲ್ಲಿ ಅಹ್ ಅವರಿಗೆ ಆ ಪದವಿಯ ಪ್ರಮಾಣ ಪತ್ರ ಮಾತ್ರ ಇದೆ ಆದ್ರೆ ಅದಕ್ಕೆ ಅದರಲ್ಲಿ ಅಹ್ ಸಿಗ್ಬೇಕ್ ಆದಂತಹ skill ಅವರಿಗೆ ಸಿಗ್ಲಿಲ್ಲ, ಅಲ್ವ? ಇದರಿಂದಾಗಿ ಸುಮಾರು ಜನ ಅಹ್ ಸುಮಾರು ಅಹ್ ಏನು ವಿದ್ಯಾರ್ಥಿಗಳು ಏನಾಗಿದ್ದಾರೆ ಅಂದ್ರೆ ಈ ಕೆಲಸ ಇಲ್ಲದೆ ಅಹ್ ಮನೆಯಲ್ಲಿ ಕೂರುವಂತಹ ಪರಿಸ್ಥಿತಿ ಬಂದಿದೆ. ಇದು ಯಾಕೆ ಬಂದಿದೆ ಅಂದ್ರೆ ಅವರಿಗೆ ಆ ಒಂದು concentration ಇಲ್ಲ ಅದರಲ್ಲಿ ಅಹ್ ಅಥವಾ ಒಂದು ಆ ಕೆಲಸಕ್ಕೆ ಬೇಕಾದಂತಹ ಏನು ನಾವು ಅಹ್ job description ಅಂತ ಏನ್ ಹೇಳ್ತೀವಿ ಅದು ಅವರಲ್ಲಿ ಇಲ್ಲ. ಇದರಿಂದಾಗಿ ಏನಾಗ್ತದೆ ಅವರು ಆ ಒಂದು ಅಹ್ interview ಅಲ್ಲಿ ಏನಾಗ್ತಾರೆ ಅವರು fail ಆಗ್ತಾರೆ. ಇದೆಲ್ಲ ಕೊರೋನಾದಿಂದ ಆಗಿರುವಂತದ್ದು. ಹ್ಮ್ ಅಹ್ ಇನ್ನೊಂದು ವಿಷಯ ಒಂದು ನಿರ್ದಶ~ ನಿದರ್ಶನವನ್ನು ನಾನ್ ಕೊಡಬೇಕಂತ ಅಂತ ಹೇಳಿದ್ರೆ ಅಹ್ ನಾನು ಮೂಲತಃ ಒಂದು ಅಹ್ ಅದ್ಯಾಪಕಿ ಆಗಿದ್ದೆ ಆ ಈ ಅದ್ಯ~ ನಾನು ಕೊಠಡಿಯ ಮೇಲ್ವಿಚಾರಣೆ ಮಾಡ್ತಿದ್ದೆ. ಅಹ್ ಆಗ ಏನಾಯ್ತಂದ್ರೆ ಒಂದು ಹುಡುಗಿ ಒಂದು copy ಚೀಟಿಯನ್ನು ತೊಗೊಂಡು ಬಂದಿದ್ಲು. ಅಹ್ ಯಕ~ ನಾನ್ ಅವಳು ಏನ್ ಮಾಡಿದ್ಲು ನನ್ ಕೈಗೆ ಸಿಕ್ಕಾಕೊಂಡ್ಳು. ಯಾಕಮ್ಮ ನೀನು copy ಚೀಟಿ ತಂದಿದ್ಯ ನೀನು ಇಷ್ಟು ಹುಷಾರ್ ಇರೋ ಹುಡುಗಿ ಯಾಕೆ copy ಚೀಟಿ ತಂದೇ ಅಂತ ಕೇಳಿದ್ರೆ ಹ್ಮ್ ಅಹ್ madam ನಾನು ಓದ್ಲಿಲ್ಲ. ಅಹ್ ನನಗೆ ಅಹ್ ಜಾಸ್ತಿಯಾಗಿ ಅಹ್ ಓದ್ಲಿಕ್ಕಗ್ತಾ ಇಲ್ಲ ಮೊದ್ಲಿನ್ ತರ ಓದ್ಲಿಕ್ಕಗ್ತಾಇಲ್ಲ ಅದಿಕ್ಕೆ ನಾನ್ ಏನ್ ಮಾಡ್ದೆ copy ಚೀಟಿ ತಂದಿದ್ದೇನೆ ಅಂತ ಹೇಳಿದ್ಲು. ಹ್ಮ್ ಅಹ್ ಯಾಕೆ ಹೀಗ್ ಆಯ್ತಂದ್ರೆ ಅವಳಿಗೆ ಆ ಓದಿನ ಮೇಲೆ ಭರವಸೆ ಹೋಗಿದೆ ಹೇಗೂ pass ಮಾಡ್ತಾರೆ ಅನ್ನುವಂತಹ ಒಂದು ಮನಸ್ಥಿತಿ ಅವಳಿಗೆ ಬಂದಿದೆ. ಅಹ್ ಇ~ ಇದು ಅವಳ ಒಂದು ಅಹ್ ಉದಾಹರಣೆ ಅಲ್ಲ ಇದೆ ರೀತಿ ಸುಮಾರು ಅಹ್ ಮಕ್ಕಳು ಇವಾಗ ಏನ್ ಮಾಡಿದಾರೆ ಅಂದ್ರೆ ಅಹ್ ಈ ಕೊರೋನಾದಿಂದ ಏನಾಗಿದೆ ಅಂದ್ರೆ ಕೊರೋನಾದಿಂದ ಈ ರೀತಿಯ ಒಂದು ಪರಿಸ್ಥಿತಿ ಬಂದಿದೆ. ಅಹ್ ಇದನ್ನೆಲ್ಲಾ ದೂರ ಮಾಡ್ಬೇಕಂದ್ರೆ ನಾವು ಏನ್ ಮಾಡ್ಬೇಕಂದ್ರೆ ನಾವು ಅಹ್ ಮನಸಿಟ್ಟು ಓದಬೇಕು ಅಲ್ವ ಮನಸಿಟ್ಟು ಓದಿದರೆ ಮಾತ್ರ ಆ ಪ್ರಯತ್ನಪಟ್ರೆ ಮಾತ್ರ ಫಲ ಸಿಕ್ತದೆ. ಹಾಗಾಗಿ ನಾನ್ ಎಲ್ಲಾ ಮಕ್ಳಿಗೆ ಏನ್ ಹೇಳ್ತೇನೆ ಅಂದ್ರೆ ನೀವು ಪ್ರಯತ್ನಪಡಿ ಪ್ರಯತ್ನಪಟ್ಟರೆ ಖಂಡಿತವಾಗ್ಲು ನಿಮಗೆ ಫಲ ಸಿಕ್ತದೆ ನೀವು pass ಆಗ್ತೀರಿ. ಹಾಗೆ ನಿಮ್ಗೆ ಒಂದು ಮುಂದೆ ಒಂದು ಒಳ್ಳೆಯ ಕೆಲಸ ಸಿಕ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟ ಪಡ್ತೇನೆ.

Good morning ರೇವತಿಯಕ್ಕ.

ಹಾ ಮತ್ತೆ.

ಹಾ ನಾನ್ಸ ನಾನ್ duty ಅಲ್ಲಿ ಇದ್ದೇನೆ ಅಕ್ಕಾ.

ನಾನು Post Office ಅಲ್ಲಿ duty ಮಾಡ್ತಾ ಇದ್ದೇನೆ.

ಹೌದಾ ಹೋ ನಿಮ್ಗೆ ಈಗ time ಉಂಟಾ ಮಾತಾಡ್ಲಿಕ್ಕೆ.

ಹಾ ಪರವಾಗಿಲ್ಲ ಎಂತ ನನ್ಗೆಸಾ ಹುಷಾರಿಲ್ಲ ಆದ್ರೂ ಎಂತ ಮಾಡುದು duty ಮಾಡ್ಲೇಬೇಕಲ್ಲ medicine ಎಲ್ಲ ತಗೊಂಡು duty ಗೆ ಬಂದೆ ಮತ್ತೆ.

ಹ್ಮ್ ಹಾ ಸ್ವಲ್ಪ ಶೀತ ಜ್ವರ ಎಲ್ಲ ಆದ್ರೆ ಎಲ್ಲ ಇರೋ ಕಾರಣಕ್ಕೆ ಪರವಾಗಿಲ್ಲ ಒಂದ್ ಸ್ವಲ್ಪ ಎದ್ದು duty ಗೆ ಬರುವಷ್ಟು ತಾಕತ್ತು ಸಿಕ್ಕುತ್ತದೆ ಅಲ್ವ.

ಇಲ್ಲ ಸದ್ಯಕ್ಕೆ ರಪ್ಪ ಕಮ್ಮಿ ಆಗಬೇಕಲ್ವಾ ಹಾಗಾಗಿ English medicine ಎ ತಕೊಂಡೆ.

ಮತ್ತೆ ಹೇಳುದು ನಮ್ಮಈ English medicine ಗಿಂತ Ayurvedic ಹೋಮಿಯೋಪತಿ ಎಲ್ಲಾ ತುಂಬಾ ಒಳ್ಳೇದಲ್ವಾ.

ಒಳ್ಳೇದು ಒಳ್ಳೇದು ಆ ಮತ್ತೆ ನಿಧಾನ cure ಆಗುದು ಬೇಗ cure ಆಗುದಿಲ್ಲ.

ಆದ್ರೆ ಯಾವ್ದು ಅಡ್ಡ ಪರಿಣಾಮ ಇಲ್ಲ ಅಲ್ಲ ಅದ್ರಲ್ಲಿ Ayurvedic ಹೋಮಿಯೋಪಥಿಯಲೆಲ್ಲ.

ಹೌದು ಆದ್ರೆ ಅದೇ ನಮ್ಗೆ ಒಮ್ಮೆಲೇ ಸಿಗ್ಬೇಕು ಅಲ್ಲ ರಪ್ಪ ಆದ ಕಾರಣ ಈಗ ಎಲ್ಲ ಕೂಡ English medicine ಕಡೆ ಓಡ್ತಾರೆ ಎಲ್ಲ. ಮೊದ್ಲಿನವ್ರೆಲ್ಲ ಹೇಗಿದ್ರು ನಮ್ಮ ಅಜ್ಜಿ ಕಾಲದಲ್ಲಿ ಎಲ್ಲ ಹೇಗಿದ್ರು Ayurvedic medicine ಮಾಡಿ ಸಿಕ್ಕಿದ ಬೇರುಗಳು ಅದನ್ನೆಲ್ಲಾ ಇದು ಮಾಡಿ ಮದ್ದು ಮಾಡಿ ಎಷ್ಟು ಗಟ್ಟಿ ಇದ್ರಲ್ಲ ಈಗ ನಾವೇ ಎಂತಾ?

ಅವ್ರಿಗೆ compare ಮಾಡುವಾಗ ನಾವು ಏನು ಇಲ್ಲ ಅಲ್ಲಾ.

ಹೌದು ಹೌದು ಹಾ ನನಿಗೆ ಅದ್ರಲ್ಲಿ Ayurvedic ಅಲ್ಲಿ ತುಂಬಾ interest.

ನಾನು ಹಾಗೆ ಮದ್ದಿನ ಹಾಗೆ ಎಲ್ಲ ಹಾಗೆ ಶೀತ ಜ್ವರ ಎಲ್ಲಾ ಆದ್ರೆ ತುಳಸಿ ಕಷಾಯ ಹಾಗೆಲ್ಲ ಇತ್ತು ಹಾಗೆ ಗುಣ ಮಾಡ್ಲಿಕ್ಕೆ try ಮಾಡ್ತೇನೆ.

ಹೌದು ನನ್ನ ಮಕ್ಕಳಿಗೂಸ ಹಾಗೆ ಕಷಾಯ ಎಲ್ಲ ಇಟ್ಟು ಅದ್ರಲ್ಲೇ ಆದಷ್ಟು ಕೆಮ್ಮು ಶೀತ ಸಾಮಾನ್ಯಕ್ಕೆ ನಾವು ಆಸ್ಪತ್ರೆಗ್ ಹೋಗುದು ಕಮ್ಮಿ.

ಆದ್ರೂ ಹೇಳುದು ಈಗ English medicine ಕೂಡ ತುಂಬಾ improve ಆಗಿದೆ.

ಅಲ್ಲೆಲ್ಲ ಹೊಸ ಹೊಸ ತಂತ್ರಜ್ಞಾನ ಬಂದು ಹೊಸ ಹೊಸ research ಎಲ್ಲ ಮಾಡಿ.

ತುಂಬ improve ಮಾಡಿದ್ದಾರೆ.

ಹಾ ಒಳ್ಳೆದುಂಟಾಪ್ಪ ಈಗ operation ಅಂಥದಕ್ಕೆಲ್ಲ English medicine best Ayurvedic ಕ್ಕಿಂತ.

ಆದ್ರೆ ಬೇಗ ಗುಣ ಆಗ್ತದೆ but ಆದ್ರೆ ಇದು ಸ್ವಲ್ಪ ನಿಧಾನದಲ್ಲಿ.

ಹ್ಮ್ ಹಾಗೆ but ಆದ್ರೆ medicine ಗಿಂತಸಾ ಇದು ನಮ್ದು ಈಗ.

Therapy ಎಲ್ಲ ಅದುಸಾ improve ಆಗ್ತಾ ಉಂಟಲ್ವಾ ತುಂಬಾ ಇದು ಬರ್ತಾ ಉಂಟು.

Popular ಆಗ್ತಾ ಉಂಟು ತುಂಬಾ ಈಗ.

ಯಾವ್ದು Therapy ಯಾ? ಹ ಹಾ.

ಹ್ಮ್ ಹೌದು ಎಣ್ಣೆ ಉಜ್ಜುದು massage ಅದು ಕೂಡ ತುಂಬಾ ಈದ್ ಆಗ್ತಾ ಉಂಟಲ್ವಾ Medical field ಈಗ ಎಷ್ಟು improve ಆಗ್ತಾ ಉಂಟಲ್ವಾ ನಾವ್ ಇವಾಗೆಂತ.

ಕಾಲಿ ಅಜ್ಜಿಯವರೆಲ್ಲ ಹಳ್ಳಿ ಮದ್ದು ಅದು ಇದು, ಈಗ ಓದೋ ಮಕ್ಳು ಕೂಡ medicine ಅದು ಇದು ಅಂತ ಎಷ್ಟು improvement ಆಗ್ತಾ ಉಂಟು.

ಹೌದು ಹೌದು ಇನ್ನು ಚಳಿ time ನೋಡಿ ಚಳಿ time ಗೆ ಇನ್ನು ನಾವ್ health ಈದ್ ಆಗ್ತದೆ upset ಆಗ್ತದೆ ನಾವ್ ಅದನ್ನು ಆದಷ್ಟು ಜಾಗ್ರತೆ ಅಲ್ಲಿಯೇ ಇರ್ಬೇಕು ಆಗ್ತದೆ.

ಹಾಗೆ ಹಾ ಹಾ.

ಒಂದಕ್ಕೆ ಅಂತ ನಾವ್ medicine ತಕೊಂಡ್ರೆ ಇನ್ನೊಂದಕ್ಕೆ effect ಆಗ್ತದೆ ಕೆಲವ್ ಸಲ.

Age ಅದಾವ್ರಿಗೆ ಸ್ವಲ್ಪ ಜಾಗ್ರತೆಯಲ್ಲಿಯೇ ನಾವ್ medicine ಕೊಡಬೇಕಾಗ್ತದೆ.

ಹೌದ್ ಅವ್ರಿಗೆ ಪಾಪ ಅಂದ್ರೆ ನೆನಪೇ ಇರುದಿಲ್ಲ ಒಂದ್ double dose ಆದ್ರೆ ಮತ್ತೆ ಎಂತಸ ಮಾಡುದು ಹೆಚ್ಚ್ ಕಮ್ಮಿಆಗ್ತದೆ.

ಹೌದು ಇವತ್ತು duty ಗೆ ಬರ್ಬೇಕಿತ್ತಲ್ವಾ ಹಾಗೆ ಮತ್ತೆ medicine ತಕೊಂಡದ್ದು ಇಲ್ಲಾಂದ್ರೆ ನಾನುಸ ಇದ್ರಲ್ಲಿ Ayurvedic ಯೆ refer ಮಾಡುದು.

Okay okay.

Hello ಶಮಿತ್ ಶಮಿತ್.

ಹ ನಾನ್ ಅರಾಮಿದ್ದೇನೆ ನೀನ್ ಹೇಗಿದ್ದಿ? ಹ ನಾನ್ಸ ಅರಾಮಿದ್ದೇನೆ ಮತ್ತೆ ಮನೇಲಿ ಎಲ್ಲ ಹೇಗಿದ್ದಾರೆ? ಹ ಮನೇಲಿ ಎಲ್ಲ ಅರಾಮ್ ನಿಮ್ಮದು? ಹ ನಮ್ಮದ್ಸ ಕೇಳಿದೆ ಅಂತ ಹೇಳು ಆಯ್ತಾ.

ಈಗ ಮನೇಲಿ ಕೂತದ್ದು ಊಟ ಆಯ್ತಾ?

ಹ ಆಯ್ತು ಅದೆ ನಾನ್ ಹೀಗೆನೇ call ಮಾಡಿದ್ದು. ಹೌದ ಎಂತ ಗಮ್ಮತ್ ಇತ್ತು ಊಟಕ್ಕೆ? ಊಟಕ್ಕೆ ಇವತ್ತು ಕೋಳಿ ಹಾಗೆ ನಿಮ್ಗೆ? ನಮ್ಗೆ ಇವತ್ತು ಮೀನು ಮಾರೆ.

ತುಂಬ ದಿವಸ ಆಯ್ತಲ್ಲ ಹಾಗೆ call ಮಾಡಿದ್ದು. ಹ ಹೌದು ಮಾತಾಡದೆ ಅಲಾ? ಹ ಅದೆ ಈಗ event ಗೆಲ್ಲಾ ಹೋಗ್ತೀರಾ? ಹೌದು event ಗೆಲ್ಲಾ ಮಾಡ್ತೇವೆ ನಾವು ಕಾರ್ಯಕ್ರಮ ಎಲ್ಲಾ.

ಎಂತ ನಿಮ್ಮದೆಂತದು function ಉಂಟಾ ಕಾರ್ಯಕ್ರಮ?

ಆಯ್ತಯ್ತು ಕಮ್ಮಿಯಲ್ಲಿ ಮಾಡಿ ಕೊಡುವ ನಿಮ್ಗೆ. ಹ ಅದೆ ನೀವ್ busy ಅಲ್ಲ event ಅಲ್ಲಿ ಹಾಗೆ.

ಅದು ಕಮ್ಮಿಯಲ್ಲಿ ಮಾಡಿಕೊಡುವ ಮಾರೆ ನಿಮ್ಮ ಮದುವೆ.

ಹೌದು ನಮ್ದು event ಎಲ್ಲ ತುಂಬ ಇರ್ತದೆ.

ನಿಮ್ಮದು function ಇದ್ರೆ ಕಮ್ಮಿಯಲ್ಲಿ ಮಾಡಿಕೊಡ್ತೇವೆ ಅಂದ್ರೆ मेहंदी ಗೆಲ್ಲಾ ನಮ್ಮದ್ item ಎಲ್ಲ ಹಾಕಿ. ಹೌದ ಸರಿ ಸರಿ ಹೇಳ್ತೇನೆ ನಾನು ಇದ್ರೆ ಎಂತಾದ್ರೂ.

ಹಾ ನಿಮ್ಮದ್ own ಉಂಟಲ್ಲಾ ನಾನ್ ಅದೆ ನಾನ್ನೊಂದು plan ಮಾಡಿದೆ ನಾವು ಒಟ್ಟಿಗೆ partnership ಅಲ್ಲಿ event ಮಾಡುದಂತ. ಹ ಹಾ ನಮ್ಮದೊಂದುಂಟು own . ಹ ಉಂಟಲ್ಲ ನಿಮ್ಮದು own ಅದ್ ಅವತ್ತು ಹೇಳಿದ್ರಲ್ಲ ನೀವು. ಹೌದು ಇನ್ನೊಂದು ಬೇಕಾದ್ರೆ open ಮಾಡುವಾ ನಿಮ್ಮ ಆಚೆ ಎಲ್ಲಿಯಾದ್ರೂ.

ಅಲ್ಲ ನಿಮ್ಮಾಚೆ ಸ್ವಲ್ಪ ಕಡಿಮೆ event ಎಲ್ಲ ಕಾರ್ಯಕ್ರಮ .

ನಾವು ಒಟ್ಟಾಗಿ ಮಾಡಿ ಅಲ್ಲಿ ಒಂದು. ಅದೇ ಮಾಡುವ ಅಂತ ನಾನ್ ಹಾಗೆ.

ಏನಿಲ್ಲ ಇವತ್ತು ಒಂದು ಸಂಜೆ ಕಾರ್ಯಕ್ರಮ ಇತ್ತು ಅದಕ್ಕೆ ಹೋಗುವ ಅಂತ ಅದಕ್ಕೆಲ್ಲ ready ಮಾಡ್ತಾ ಇದ್ವಿ.

ಇನ್ನು ಮಿನಿ ಇದ್ರೆ ನಾನ್ ಹೇಳ್ತೇನೆ ನಾನು ನನ್ಗೆ ನಾ.

ಎಂತಂತ ನೋಡಿ ಹೇಳಿ ಕಾರ್ಯಕ್ರಮ ಎಲ್ಲ ಹುಡುಕಿಕೊಂಡು ಹೌದು.

ಹಾ ಅದಿಕ್ಕೆ call ಮಾಡಿದ್ದು ಇದ್ರೆ ಹೇಳ್ತೇನೆ ನಾನು ಹಾಗೆ.

ಇವತ್ತೂಂಟು ಸಂಜೆದ್ ಅದು ಹೋಗ್ಬೇಕು ಅದು ಹೂವಿನ decoration ಎಲ್ಲ ಆಗ್ಬೇಕಂತೆ ಅದಕ್ಕೆ. ಹ ಹೌದಾ ನೀವೆಲ್ಲ ಹೂವಿನದ್ದು ಎಲ್ಲಿ~ ಎಲ್ಲಿಂದ ತರುದು ಈಗ ಹೊರಗಿಂದಾ? ಹ ಧಾರವಾಡದಿಂದ ಆಚೆ ಎಲ್ಲ ತರುದು.

ಅಲ್ಲಿ ಕಮ್ಮಿಯಲ್ಲಿ ಸಿಗ್ತದೆ ನಮ್ಗೆ. ಹ ಹಾ ಹಾಗೆ. ಅದೆ ನಮ್ಮದು friend ಒಬ್ಬರು ಇದ್ದಾರೆ ಗೆಳೆಯರು ಅವರ್ಸ ಮಾಡ್ತಾರೆ ಅವತ್ತು ನಾವು ಹೋಗಿದ್ವಿ ಅಂದ್ರೆ ಈ ಬೆಂಗ್ಳೂರಿಂದ ತಂದದ್ದೆಲ್ಲ ಹಾಗೆ ಅದು ಹೂವಿನ decoration ಉಂಟಲ್ಲ ಅದು. ಹ ಹ ಅದು ಒಳ್ಳೇದಾಗ್ತದೆ ನೋಡ್ಲಿಕ್ಕೆ ಚಂದ ಅಲ.